ವಿವಿಧ ತರ್ಕಾರಿಗಳನ್ನು ಪ್ರದೇಶಿಸುತ್ತದೆ ಅವುಗಳೆಂದರೆ ಕ್ಯಾರಟ್ ಸೌಥೆಕಾಯಿ ಬೆಲ್ ಪೆಪ್ಪರ್ --

ಜನರು ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಮತ್ತು--

ಇಲ್ಲಿ ವಿವಿಧ ರೀತಿಯ ಸಿಹಿ ತಿಂಡಿಗಳು--

ಮತ್ತು ಕೆಲವರು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಛತ್ರಿಗಳನ್ನು ಹಿಡಿದಿದ್ದಾರೆ.

ಈ ಇಮೇಜಿನಂತೆ ನಮಗೆ ಒಂದು ಹಳೆಯ ವಾಸ್ತುಶಿಲ್ಪಿ ಹೊಂದಿರುವ ಪ್ರವೇಶ ದ್ವಾರವನ್ನು ಕಂಡು ಬರುತ್ತದೆ.

ವಿದ್ಯಾರ್ಥಿಗಳು ಡೆಸ್ಕ್ ಗಳ ಮೇಲೆ ಕುಳಿತುಕೊಂಡು ಬರೆಯುತ್ತಿದ್ದಾರೆ ಅಥವಾ--

ಅಂಗಡಿಯ ಹೆಸರು ಶ್ರೀಪದ್ಮಾವತಿ ಟ್ರೇಡರ್ಸ್ ಎಂದು ಬರೆಯಲಾಗಿದೆ.

ಹಿಂಭಾಗದಲ್ಲಿ ಕಿರಾಣಿ ಅಂಗಡಿ ಮತ್ತು ಇತರ ಬೇರೆ ಬೇರೆ ಅಂಗಡಿಗಳನ್ನು ಗೋಚರಿಸುತ್ತಾವೆ.

ಕಪಾಟಿನ ಮೇಲೆ ಇತರ ಪಾನೀಯಗಳು ಇವೆ.

ಈ ಮೇಲಿನಂತೆ ನಮಗೆ ಒಂದು ಕಿರಾಣಿ ಅಂಗಡಿಯ ಒಳಾಂಗಣ ದೃಶ್ಯವನ್ನು ಕಂಡು ಬರುತ್--

ಗೋಡೆಯ ಮೇಲೆ ಹಚ್ಚಿರುವುದನ್ನು ಕಂಡುಬರುತ್ತದೆ ಪ್ರವೇಶ ದ್ವಾರದ ಬಳಿ ಕೆಲವು ಜನರು ನಿಂತಿರುವುದನ್ನು ಕಂಡುಬರುತ್ತದೆ.

ಸುತ್ತಮುತ್ತಲು ಗಿಡಮರಗಳು ಮತ್ತು ಇತರ ಬೇರೆ ಬೇರೆ ಕಟ್ಟಡಗಳನ್ನು ಗೋಚರಿಸುತ್ತಾ ಇವೆ.

ಈ ಮೇಲಿನ ದೃಶ್ಯದಲ್ಲಿ ನಮಗೆ ಆಲೂಗೆಡ್ಡೆಗಳ ರಾಶಿಯನ್ನು ಸೂಚಿಸುತ್ತದೆ.

ಮತ್ತು ಗೋಡೆಯ ಮೇಲೆ ಹಳದಿ ಬಣ್ಣದ ಫಲಕಗಳನ್ನು ಕಂಡು ಬರ್ತಾ ಇವೆ.

ಅದರ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.